ಸ್ಟೇಜ್ ಕೂಡ ತುಂಬಾ ಚನ್ನಾಗಿ ಕಾಣಿಸುತ್ತಿದೆ ಮತ್ತು ಫುನ್ಕ್ಷನ್ ನಡೀತಿದೆ ಆ ಪ್ಯಾಂಕ್ಷನ್ ನಲ್ಲಿ ನೃತ್ಯ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಾವೊಂದು ಧಾರ್ಮಿಕ ಆಚರಣೆಯನ್ನು ನಾವು ನೋಡುತ್ತಿದ್ದೇವೆ ಪೂಜೆ ಮಾಡ್ತಿದ್ದಾರೆ .

ಈ ಚಿತ್ರದಲ್ಲಿ ನಾವೂ ಹಾಸ್ಪಿಟಲ್ ಎನ್ವೈರ್ನಮೆಂಟ್ ನ ನಾವು ನೋಡ್ತಾ ಇದ್ದೀವಿ ಫೈವ್ ಡಾಕ್ಟರ್ಸ್ ಕೂತಿದರೇ ಗ್ರೀನ್ ಮಗು_ಮಾತನಾಡುವುದು ಟೇಬಲ್ ಹಾಕೊಂಡು.

ಕೆಂಪು ಕಲರ್ ಸ್ಟೇಜ್ ಮೇಲೆ ಗಾಂಧಿ ಟೋಪಿ ಹಾಕೊಂಡು ಏನೋ ಭಜನೆಯನ್ನು ಮಾಡ್ತಾ ಇದ್ದಾರೆ ತಬಲಾ ಬಾರಸ್ತಾ ಇದ್ದಾರೆ ಚಂಡು ಹೂವಿನ ಅಲಂಕಾರ ಕೂಡ ಮಾಡಿದ್ದಾರೆ.